ಇಲ್ಲಿ ನಮ್ಮಲ್ಲಿ ಎಲ್ಲಾ ತರದ ಗ್ರೀನ್ ವರ್ಕ್ಸ್ ಡಿಸೈನಿಂಗ ಬಳ್ಳಾರಿ ಮತ್ತು ಮಂಚ ಮತ್ತು ಫರ್ನಿಚರ್ ಮಾಡಿಕೊಳ್ಳಲಾಗುತ್ತಾದೆ ಎಂಬ ಬೋರ್ಡ್ ನ್ನು ಕಾಣಬಹುದು.

ಹಾಗು ಇಲ್ಲಿ ಹಲವಾರು ಬ್ರಾಂಡೆಡ್ ಟೈಯರ್ ಗಳನ್ನು ನೋಡಬಹುದು ಅವುಗಳು ಸ್ಟೆಪ್ ಬೈ ಸ್ಟೆಪ್ ಇಟ್ಟಿರುವ ದೃಶ್ಯವನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ ಮಧ್ಯಪಾನಗಳನ್ನು ನೋಡಬಹುದಾಗಿದೆ.

ದೃಶ್ಯದಲ್ಲಿ ನಾವು ಒಂದು ದೊಡ್ಡದಾದ ಕಟ್ಟಡವನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಮೆಕ್ಯಾನಿಕ್ ಶಾಪ್ ಅನ್ನು ಕಾಣಬಹುದು.

ಮತ್ತ್ ಇಲ್ಲಿ ಕಟ್ಟಡಗಳನ್ನು ನೋಡಬಹುದಾಗಿದೆ ಹಾಗೂ ಹಚ್ಚ ಹಸಿರಾದಂತಹ ಗಿಡ ಮರಗಳನ್ನು ಕಾಣಬಹುದಾಗಿದೆ ಹಾಗೂ ತೆಂಗಿನ ಮರಗಳನ್ನು ನೋಡಬಹುದು.

ಪಿಸರದಲ್ಲಿ ನಾವು ಒಂದು ರಸ್ತೆಯನ್ನು ಕಾಣಬಹುದು.